ಇಂದು ಮದುವೆ ಹಾಲ್ ಇಲ್ಲಿ ಮದುವೆಯನ್ನು ಮಾಡ್ತಾರೆ ಮತ್ತು ಇದ್ರಲ್ಲಿ ಫಂಕ್ಷನ್ನನ್ನು ಮಾಡ್ತಾರೆ.

ಇದು ಎದೋ ಮದುವೆ ಫಂಕ್ಷನ್ ಆದರೆ ನಮ್ಮ ಭಾಷೆದು ಅಲ್ಲ ನಮ್ಮ ಕರ್ನಾಟಕದ ಅಂತೂ ಅಲ್ಲವೇ ಅಲ್ಲ. ಎದೋ ತಮಿಳು ಥರ ಕಾಣ್ತಾ ಇದೆ.

ಅದನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಪಾಲಿಸಬೇಕು ಬುದ್ದ ತುಂಬಾ ಒಳ್ಳೆ ನೀತಿಗಳ ಸಾರಿದ್ದಾನೆ. ತುಂಬ ತುಂಬ ಒಳ್ಳೆ ನೀತಿನ ತಿಳಕೊಂಡಿದ.

ಇದೊಂದು ಬ್ಯಾಂಕ್ ಎದುರುಗಡೆ ಇರೋ ಫೋಟೋ ಇದು ಎಸ್ ಬಿ ಐ ಬ್ಯಾಂಕ್ ಅದರಲ್ಲಿ ಒಂದು ಎ ಟಿ ಎಂ ಮುಂದೆ ಎಲ್ಲ ಜನ ಕೂತಿದ್ದಾರೆ.

ಇದು ಏನೋ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ ತುಂಬಾ ಕೆಲಸಗಾರರು ಇದ್ದಾರೆ ತುಂಬಾ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಒಳ್ಳೆ ಕೆಲಸ .

ತುಂಬಾ ಚೆನ್ನಾಗಿದೆ ಲೈಟ್ ಸ್ಟಿಂಗ್ ಕೂಡ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ತುಂಬಾ ದೂಡ್ಡ ಹಾಲ್ ಆಗಿದೆ ಮದುವೆ ಫುಕ್ಷನ್ ಕಾಣ್ತಾ ಇದೆ.

ಇದು ಶೊರೋಮ್ ಅಂತ ಕಾಣಿಸುತ್ತಿದೆ ಓಪನಿಂಗ್ ಇದೆ ತುಂಬಾ ಚೆನ್ನಾಗಿ ಇದೆ ಎಲ್ಟ್ರಿಕ್ ಗಾಡಿ ಇದೆ ಒಬ್ಬ ಓನರ್ ನಿಂತಿದ್ದಾರೆ.

ಇದು ಒಂದು ದೇವಸ್ಥಾನದ ಎಂಟ್ರೆನ್ಸ್ ಅಂತ ಕಾಣ್ಸುತ್ತೆ ಎಂಟ್ರನ್ಸ್ ಅಲ್ಲಿ ಹೀಗೆ ಮಾಡಿರತ್ತಾರೆ ದೊಡ್ಡ ತುಂಬಾ ದೊಡ್ಡ ದೇವಸ್ಥಾನದಲ್ಲಿ ಹೇಗೆ ಮಾಡಿರತ್ತಾರೆ ಯಾವುದೋ ಒಂದು ಒಳ್ಳೆ ದೇವಸ್ಥಾನ --